ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಫೈಂಡ್ ಮತ್ತು ರೀಪ್ಲೇಸ್ ವೈಶಿಷ್ಟ್ಯತೆಯನ್ನು ತಿಳಿಸಿಕೊಡುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಫೈಂಡ್ ಮತ್ತು ರೀಪ್ಲೇಸ್ ಸ್ಪೆಲ್ ಚೆಕ್ ಅಟೊ ಕರಕ್ಟ್ ಎಂಬೀ ಮುಂತಾದವುಗಳ ಬಗ್ಗೆ ತಿಳಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇವೆ
ಈಗ ರೈಟರ್ ನಲ್ಲಿ ಫೈಂಡ್ ಆಂಡ್ ರಿಪ್ಲೇಸ್ ಬಟನ್ ನ ಬಗ್ಗೆ ಕಲಿಯೋಣ
ಈ ವೈಶಿಷ್ಟ್ಯವು ಪದಗಳನ್ನು ಹುಡುಕುತ್ತದೆ ಹಾಗೂ ಅವುಗಳನ್ನು ಇಡೀ ಡಾಕ್ಯುಮೆಂಟ್ ನಲ್ಲಿ ರೀಪ್ಲೇಸ್ ಮಾಡುತ್ತದೆ
ಉದಾಹರಣೆಯೊಂದಿಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ಕಲಿಯೋಣ
ಹಾಗಾದರೆ ಮೊದಲು ನಮ್ಮ resumeಒಡಿಟಿ ಫೈಲ್ ಅನ್ನು ತೆರೆಯೋಣ
ಈಗ ಎಡಿಟ್ ಅನ್ನು ಒತ್ತಿ ನಂತರ ಫೈಂಡ್ ಆಂಡ್ ರಿಪ್ಲೇಸ್ ನ ಮೇಲೆ ಕ್ಲಿಕ್ ಮಾಡಿ
ಅಥವಾ ಸ್ಟಾಂಡರ್ಡ್ ಟೂಲ್ ಬಾರ್ ನಲ್ಲಿರುವ ಬಟನ್ ಅನ್ನು ಒತ್ತಿ
ಸರ್ಚ್ ಫೋರ್ ಮತ್ತು ರಿಪ್ಲೇಸ್ ವಿತ್ ಎಂಬ ಸ್ಥಾನಗಳನ್ನೊಳಗೊಂಡ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ನೀವು ಹುಡುಕಲಿಚ್ಛಿಸುವ ಪದವನ್ನು ಸರ್ಚ್ ಫೋರ್ ಸ್ಥಾನದಲ್ಲಿ ನಮೂದಿಸಿ
ಉದಾಹರಣೆಗೆ ಈ ಡಾಕ್ಯುಮೆಂಟ್ ನಲ್ಲಿ ಇರುವ ಎಲ್ಲಾ ರಮೇಶ್ ಎಂಬ ಪದವನ್ನು ಹುಡುಕಬೇಕು
ಹಾಗಾದರೆ ಸರ್ಚ್ ಫೋರ್ ಎಂಬಲ್ಲಿ ರಮೇಶ್ ಎಂದು ಟೈಪ್ ಮಾಡಿ
ಈಗ ಫೈಂಡ್ ಆಲ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ಗಮನಿಸಿ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಎಲ್ಲೆಲ್ಲಿ ರಮೇಶ್ ಎಂಬ ಪದಗಳಿದ್ದಾವೋ ಅವೆಲ್ಲಾ ಹೈಲೆಟ್ ಆಗಿವೆ
ಈ ಪದದ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕಾದ ಪದವನ್ನು ರಿಪ್ಲೇಸ್ ವಿತ್ ಎಂಬಲ್ಲಿ ನಮೂದಿಸಿ
ಉದಾಹರಣೆಗೆ ನಾವು ನಮ್ಮ ಡಾಕ್ಯುಮೆಂಟ್ ನಲ್ಲಿ ರಮೇಶ್ ಎಂಬ ಜಾಗದಲ್ಲಿ ಮನೀಶ್ ಎಂದು ರೀಪ್ಲೇಸ್ ಮಾಡಬೇಕೆಂದಿದ್ದೇವೆ
ಹಾಗಾದರೆ ನಾವು ರಿಪ್ಲೇಸ್ ವಿತ್ ಎಂಬಲ್ಲಿ ಮನೀಶ್ ಎಂದು ಟೈಪ್ ಮಾಡುತ್ತೇವೆ
ಈಗ ರಿಪ್ಲೇಸ್ ಆಲ್ ಎಂಬಲ್ಲಿ ಕ್ಲಿಕ್ ಮಾಡಿ
ನೋಡಿ ಈ ಡಾಕ್ಯುಮೆಂಟ್ ನಲ್ಲಿ ಎಲ್ಲೆಲ್ಲಿ ರಮೇಶ್ ಎಂದಿತ್ತೋ ಅವೆಲ್ಲಾ ಮನೀಶ್ ಎಂದು ಬದಲಾಗಿದೆ
ಡಯಲಾಗ್ ಬಾಕ್ಸ್ ನ ಕೆಳಗಡೆ ಮೋರ್ ಆಪ್ಷನ್ಸ್ ಎಂಬ ಬಟನ್ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ
ಮೋರ್ ಆಪ್ಷನ್ಸ್ ಎಂಬ ಬಟನ್ ಫೈಂಡ್ ಆಂಡ್ ರಿಪ್ಲೇಸ್ ಎಂಬ ವೈಶಿಷ್ಟ್ಯದ ನಿರ್ದಿಷ್ಟ ಆಯ್ಕೆಗಳ ಸೂಚಿಯನ್ನು ಹೊಂದಿದೆ
ಅದರಲ್ಲಿ ಬ್ಯಾಕ್ವರ್ಡ್ಸ್ ಎಂಬ ಆಯ್ಕೆಯು ಟೆಕ್ಸ್ಟ್ ಅನ್ನು ಕೆಳಗಿನಿಂದ ಮೇಲೆ ಹುಡುಕುತ್ತದೆ ಕರೆಂಟ್ ಸೆಲೆಕ್ಷನ್ ಆನ್ಲಿ ಎಂಬ ಆಯ್ಕೆಯು ನಾವು ಆಯ್ಕೆಮಾಡಿದ ಟೆಕ್ಸ್ಟ್ ನಲ್ಲಿ ಹುಡುಕುತ್ತದೆ
ಇದರಲ್ಲಿ ಇತರ ಮುಂದುವರಿದ ಆಯ್ಕೆಗಳಾದ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಸರ್ಚ್ ಫೋರ್ ಸ್ಟೈಲ್ಸ್ ಮುಂತಾದವುಗಳಿವೆ
ಡಯಲಾಗ್ ಬಾಕ್ಸ್ ನ ಬಲಭಾಗದಲ್ಲಿ ಇನ್ನೂ ಮೂರು ವಿಕಲ್ಪಗಳಿವೆ
ಅವುಗಳೆಂದರೆ ಅಟ್ರಿಬ್ಯೂಟ್ಸ್ ಫಾರ್ಮ್ಯಾಟ್ ಮತ್ತು ನೋ ಫಾರ್ಮ್ಯಾಟ್
ಇವುಗಳು ನಮಗೆ ಫೈಂಡ್ ಮತ್ತು ರೀಪ್ಲೇಸ್ ಗೆ ಬೇಕಾದ ವಿವಿಧ ಪ್ರಕಾರದ ಹೆಚ್ಚು ಸೌಲಭ್ಯಗಳುಳ್ಳ ವಿಕಲ್ಪಗಳನ್ನು ಒದಗಿಸುತ್ತವೆ
ಇದನ್ನು ಈಗ ಕ್ಲೋಸ್ ಮಾಡೋಣ
ಇವುಗಳನ್ನು ನಾವು ಮುಂದಿನ ಸ್ತರಗಳ ಟ್ಯುಟೋರಿಯಲ್ ಗಳಲ್ಲಿ ಕಲಿಯೋಣ
ಫೈಂಡ್ ಆಂಡ್ ರಿಪ್ಲೇಸ್ ಎಂಬ ವೈಶಿಷ್ಟ್ಯದ ಬಗ್ಗೆ ಕಲಿತ ನಂತರ ನಾವೀಗ ಲಿಬ್ರೆ ಆಫೀಸ್ ನಲ್ಲಿ ಸ್ಪೆಲ್ಚೆಕ್ ನ ಸಹಾಯದಿಂದ ಸ್ಪೆಲ್ಲಿಂಗ್ ಅನ್ನು ಹೇಗೆ ಪರಿಶೀಲಿಸುವುದೆಂದು ತಿಳಿಯೋಣ
ಸ್ಪೆಲ್ ಚೆಕ್ ಎಂಬುದನ್ನು ನಮ್ಮ ಡಾಕ್ಯುಮೆಂಟ್ ನಲ್ಲಿ ಸಂಪೂರ್ಣವಾಗಿ ಅಥವಾ ಆಯ್ಕೆ ಮಾಡಿದ ಟೆಕ್ಸ್ಟ್ ನಲ್ಲಿ ಸ್ಪೆಲಿಂಗ್ ಅನ್ನು ಪರಿಶೀಲಿಸಲು ಬಳಸುತ್ತೇವೆ
ಸ್ಪೆಲ್ ಚೆಕ್ ಎಂಬುದು ಪ್ರಸ್ತುತ ಕರ್ಸರ್ ಇರುವ ಜಾಗದಿಂದ ಆರಂಭಿಸಿ ಡಾಕ್ಯುಮೆಂಟ್ ನ ಕೊನೆಯ ತನಕ ಅಥವಾ ಆಯ್ಕೆ ಮಾಡಿದ ಟೆಕ್ಸ್ಟ್ ನ ಕೊನೆಯ ತನಕ ಪರಿಶೀಲಿಸುತ್ತದೆ
ಆಮೇಲೆ ನೀವು ಪುನಃ ಆಯ್ಕೆ ಮಾಡುವುದರ ಮೂಲಕ ಸ್ಪೆಲ್ ಚೆಕ್ ಅನ್ನು ಡಾಕ್ಯುಮೆಂಟ್ ನ ಮೊದಲಿನಿಂದ ಆರಂಭಿಸಬಹುದು
ಸ್ಪೆಲ್ ಚೆಕ್ ಎಂಬುದು ಪದಗಳಲ್ಲಿನ ಸ್ಪೆಲ್ಲಿಂಗ್ ತಪ್ಪುಗಳನ್ನು ಹುಡುಕುತ್ತದೆ ಮತ್ತು ಗೊತ್ತಿರದ ಪದಗಳನ್ನು ನಮ್ಮ ಪದಕೋಶಕ್ಕೆ ಸೇರಿಸುತ್ತದೆ
ಈಗ ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರುವುದೆಂದು ನೋಡೋಣ
ಸ್ಪೆಲ್ ಚೆಕ್ ವೈಶಿಷ್ಟ್ಯವು ಪ್ರತಿಯೊಂದು ಭಾಷೆಗೂ ವಿಭಿನ್ನವಾಗಿರುತ್ತದೆ
ಉದಾಹರಣೆಗೆ ಮೆನ್ಯು ಬಾರ್ ನಲ್ಲಿ ಟೂಲ್ಸ್ ಎಂಬಲ್ಲಿ ಒತ್ತಿ ನಂತರ ಆಪ್ಷನ್ಸ್ ಎಂಬುದನ್ನು ಒತ್ತಿ
ಈಗ ಕಾಣುವ ಡಯಲಾಗ್ ಬಾಕ್ಸ್ ನಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಕೊನೆಗೆ ಲ್ಯಾಂಗ್ವೇಜಸ್ ಎಂಬುದನ್ನು ಕ್ಲಿಕ್ ಮಾಡಿ
ಅಲ್ಲಿ ಆಪ್ಶನ್ ನ ಅಡಿಯಲ್ಲಿ ಯುಸರ್ ಇಂಟರ್ಫೇಸ್ ಎಂಬಲ್ಲಿ ಇಂಗ್ಲಿಷ್ ಉಸಾ ಎಂಬುದು ಡೀಫಾಲ್ಟ್ ಆಪ್ಶನ್ ಆಗಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ
ಅದರ ಕೆಳಗೆ ಲೋಕೇಲ್ ಸೆಟ್ಟಿಂಗ್ ಎಂಬಲ್ಲಿ ಡೌನ್ ಏರೋ ಮಾರ್ಕ್ ಅನ್ನು ಒತ್ತಿ ಹಾಗೂ ಅಲ್ಲಿ ಇಂಗ್ಲಿಷ್ ಉಸಾ ಎಂಬ ವಿಕಲ್ಪವನ್ನು ಒತ್ತಿ
ಈಗ ಡಿಫಾಲ್ಟ್ ಲ್ಯಾಂಗ್ವೇಜಸ್ ಫೋರ್ ಡಾಕ್ಯುಮೆಂಟ್ಸ್ ಎಂಬ ಶೀರ್ಷಕದ ಕೆಳಗಿರುವ ವೆಸ್ಟರ್ನ್ ಎಂಬ ಜಾಗದಲ್ಲಿ ಡೀಫಾಲ್ಟ್ ಭಾಷೆಯಾಗಿ ಇಂಗ್ಲಿಷ್ ಇಂಡಿಯಾ ಎಂದಿದೆ
ಇಂಗ್ಲಿಷ್ ಇಂಡಿಯಾ ಎಂಬುದಕ್ಕೆ ಸ್ಪೆಲ್ ಚೆಕ್ ಗೆ ಬೇಕಾದ ಪದಕೋಶವು ಇಲ್ಲದಿರುವುದರಿಂದ ನಾವು ಭಾಷೆಯನ್ನು ಇಂಗ್ಲಿಷ್ ಉಸಾ ಗೆ ಬದಲಾಯಿಸೋಣ
ಹಾಗಾಗಿ ವೆಸ್ಟರ್ನ್ ಎಂಬಲ್ಲಿನ ಡೌನ್ ಏರೋ ವನ್ನು ಒತ್ತಿ ಅಲ್ಲಿ ಇಂಗ್ಲಿಷ್ ಉಸಾ ವಿಕಲ್ಪವನ್ನು ಒತ್ತಿ
ಕೊನೆಯಲ್ಲಿ ಒಕ್ ಬಟನ್ ಅನ್ನು ಒತ್ತಿ
ಈಗ ನಾವು ಸ್ಪೆಲ್ ಚೆಕ್ ಎಂಬ ವೈಶಿಷ್ಟ್ಯವು ಇಂಗ್ಲಿಷ್ ಉಸಾ ಎಂಬ ಭಾಷೆಗೆ ಹೇಗೆ ಅನ್ವಯವಾಗಿ ಕೆಲಸ ಮಾಡುತ್ತದೆಯೆಂದು ನೋಡಲು ತಯಾರಿದ್ದೇವೆ
ಸ್ಪೆಲ್ಲಿಂಗ್ ಆಂಡ್ ಗ್ರಾಮರ್ ವೈಶಿಷ್ಟ್ಯವನ್ನು ಉಪಯೋಗಿಸಲು ಆಟೋಸ್ಪೆಲ್ಚೆಕ್ ಎಂಬ ಆಯ್ಕೆಯು ಸಕ್ರಿಯವಾಗಿದೆಂಬುದನ್ನು ಖಚಿತಪಡಿಸಿಕೊಳ್ಳಿ
ಸಕ್ರಿಯವಾಗಿರದಿದ್ದಲ್ಲಿ ಟೂಲ್ ಬಾರ್ ನಲ್ಲಿ ಇರುವ ಆಟೋಸ್ಪೆಲ್ಚೆಕ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ
ನಮ್ಮ resumeಒಡಿಟಿ ಎಂಬ ಫೈಲ್ ನಲ್ಲಿ ಮದರ್ಸ್ ಆಕ್ಯುಪೇಷನ್ ಎಂಬಲ್ಲಿ ನಾವು ಹೌಸ್ವೈಫ್ ಎಂಬುದರ ಸ್ಪೆಲಿಂಗ್ ಅನ್ನು ಹ್ಯೂಸ್ವೈಫ್ ಎಂದು ತಪ್ಪಾಗಿ ಬರೆದು ಸ್ಪೇಸ್ ಬಾರ್ ಅನ್ನು ಒತ್ತಿ
ತಪ್ಪಾದ ಪದದ ಕೆಳಗೆ ಕೆಂಪು ಗೆರೆಯನ್ನು ನೀವು ನೋಡಬಹುದು
ಈಗ ಹ್ಯೂಸ್ವೈಫ್ ಎಂಬ ಪದದ ಮೇಲೆ ಕರ್ಸರ್ ಅನ್ನು ಇಟ್ಟು ಸ್ಟಾಂಡರ್ಡ್ ಟೂಲ್ ಬಾರ್ ನಲ್ಲಿರುವ ಸ್ಪೆಲ್ಲಿಂಗ್ ಆಂಡ್ ಗ್ರಾಮರ್ ಎಂಬ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಈಗ ನಾವು ಆ ಪದವನ್ನು ನಾಟ್ ಇನ್ ಡಿಕ್ಷನರಿ ಎಂಬ ಜಾಗದಲ್ಲಿ ಕಾಣುತ್ತೇವೆ
ತಪ್ಪಾಗಿರುವ ಪದವು ಕೆಂಪು ಬಣ್ಣದಲ್ಲಿ ಹೈಲೆಟ್ ಆಗಿದ್ದು ಕೆಳಗೆ ಸಜೆಷನ್ಸ್ ಎಂಬ ಬಾಕ್ಸ್ ನಲ್ಲಿ ಸರಿಯಾಗಿರಬಹುದಾದ ಪದಗಳು ಕಾಣಿಸುತ್ತವೆ ಅವುಗಳಿಂದ ನಾವು ಸರಿಯಾದದ್ದನ್ನು ನಾವು ಆರಿಸಬಹುದು
ಸಜೆಷನ್ಸ್ ಎಂಬ ಬಾಕ್ಸ್ ನಲ್ಲಿ ಹೌಸ್ವೈಫ್ ಎಂಬ ಪದದ ಮೇಲೆ ಕ್ಲಿಕ್ ಮಾಡಿ ನಂತರ ಚಂಗೆ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಕಾಣುವ ಸಣ್ಣ ಡಯಲಾಗ್ ಬಾಕ್ಸ್ ನಲ್ಲಿ ಒಕ್ ಒತ್ತಿ
ಈಗ ನೋಡಿ ಡಾಕ್ಯುಮೆಂಟ್ ನಲ್ಲಿ ಸರಿಯಾದ ಪದವು ಕಾಣಿಸುತ್ತದೆ
ಈಗ ಈ ಬದಲಾವಣೆಯನ್ನು ರದ್ದು ಮಾಡೋಣ
ಈಗ ನಾವು ಆಟೋಕರೆಕ್ಟ್ ಎಂಬ ಇನ್ನೊಂದು ಸ್ಟಾಂಡರ್ಡ್ ಟೂಲ್ ಬಾರ್ ನ ಬಗ್ಗೆ ಕಲಿಯೋಣ
ಆಟೋಕರೆಕ್ಟ್ ಎಂಬ ವೈಶಿಷ್ಟ್ಯವು ಸ್ಪೆಲ್ ಚೆಕ್ ನ ಎಕ್ಸ್ಟೆನ್ಶನ್ ಆಗಿದೆ
ಆಟೋಕರಕ್ಟ್ ಎಂಬುದು ಮೆನ್ಯು ಬಾರ್ ನಲ್ಲಿರುವ ಫಾರ್ಮ್ಯಾಟ್ ಎಂಬ ಆಯ್ಕೆಯ ಡ್ರಾಪ್ ಡೌನ್ ಮೆನ್ಯುವಿನಲ್ಲಿ ಸಿಗುತ್ತದೆ
ಆಟೋಕರಕ್ಟ್ ಎಂಬುದು ಫೈಲ್ ಅನ್ನು ತಾನಾಗಿಯೇ ನೀವು ವ್ಯವಸ್ಥಾಪಿಸಿದಂತೆ ರೂಪಿಸುತ್ತದೆ
ಈ ವಿಕಲ್ಪಗಳು ಆಟೋಕರೆಕ್ಟ್ ಆಪ್ಷನ್ಸ್ ಎಂಬುದನ್ನು ಕ್ಲಿಕ್ ಮಾಡುವುದರಿಂದ ಆಯ್ಕೆಯಾಗುತ್ತವೆ
ಈಗ ಆಟೋಕರೆಕ್ಟ್ ಎಂಬ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ
ಆಟೋಕರೆಕ್ಟ್ ಎಂಬ ವೈಶಿಷ್ಟ್ಯವು ನೀವು ಬರಹವನ್ನು ಬರೆಯುತ್ತಾ ಹೋದಂತೆ ಅದನ್ನು ತಾನಾಗಿಯೇ ಸರಿಮಾಡುತ್ತಾ ಹೋಗುತ್ತದೆ
ಆಪ್ಷನ್ಸ್ ಎಂಬ ಟ್ಯಾಬ್ ನಲ್ಲಿ ನೀವು ಯಾವ ಆಯ್ಕೆಗಳನ್ನು ಆರಿಸಿದ್ದೀರೋ ಅದರನುಸಾರವಾಗಿ ಪರಿಷ್ಕರಣೆಯು ಆಗುತ್ತದೆ
ಅಲ್ಲಿ ಡಿಲೀಟ್ ಸ್ಪೇಸ್ ಅಟ್ ಥೆ ಎಂಡ್ ಆಂಡ್ ಬಿಗಿನಿಂಗ್ ಒಎಫ್ ಪ್ಯಾರಾಗ್ರಫ್ ಇಗ್ನೋರ್ ಡಬಲ್ ಸ್ಪೇಸ್ ಎಂಬೀ ಮುಂತಾದ ಹಲವು ಆಯ್ಕೆಗಳಿವೆ
ಹಾಗಾಗಿ ಉದಾಹರಣೆಯ ಮೂಲಕ ಅವು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿಯೋಣ
ನಮ್ಮ ರೆಸ್ಯೂಮ್ ಫೈಲ್ ನಲ್ಲಿ ಕೆಲವೆಡೆ ನಾವು ಪದಗಳ ನಡುವೆ ಒಂದು ಸ್ಪೇಸ್ ಅನ್ನು ಇಡೋಣ ಹಾಗೂ ಇನ್ನು ಕೆಲವೆಡೆ ಎರಡು ಅಥವಾ ಮೂರು ಸ್ಪೇಸ್ಗಳನ್ನು ಇಡೋಣ
ಈಗ ಇಡೀ ಬರಹವನ್ನು ಆಯ್ಕೆಮಾಡಿ
ಮೆನ್ಯು ಬಾರ್ ನಲ್ಲಿ ಫಾರ್ಮ್ಯಾಟ್ ಬಟನ್ ಅನ್ನು ಒತ್ತಿ
ನಂತರ ಕ್ರಮವಾಗಿ ಆಟೋಕರೆಕ್ಟ್ ಹಾಗೂ ಆಟೋಕರೆಕ್ಟ್ ಆಪ್ಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿ ಆಪ್ಷನ್ಸ್ ಟ್ಯಾಬ್ ಕ್ಲಿಕ್ ಮಾಡಿ
ಇಲ್ಲಿ ಇಗ್ನೋರ್ ಡಬಲ್ ಸ್ಪೇಸ್ ಎಂಬ ಬಾಕ್ಸ್ ಅನ್ನು ಚೆಕ್ ಮಾಡಿ ಒಕ್ ಬಟನ್ ಒತ್ತಿ
ಈಗ ನೀವು ಟೈಪ್ ಮಾಡುವಾಗ ಎರಡು ಸ್ಪೇಸ್ ಟೈಪ್ ಆಗುವುದಿಲ್ಲ
ನಾವೀಗ ಕರ್ಸರ್ ಅನ್ನು ಮನೀಶ್ ಎಂಬ ಹೆಸರಿನ ನಂತರ ಇಡೋಣ
ಈಗ ಕೀಬೋರ್ಡ್ ನಲ್ಲಿ ಸ್ಪೇಸ್ ಬಾರ್ ಅನ್ನು ಎರಡು ಬಾರಿ ಒತ್ತಿ
ಗಮನಿಸಿ ಕರ್ಸರ್ ಒಂದು ಬಾರಿ ಮಾತ್ರ ಚಲಿಸುತ್ತದೆ ಅಂದರೆ ಎರಡು ಸ್ಪೇಸ್ ಗೆ ಅವಕಾಶ ಕೊಡುತ್ತಿಲ್ಲ
ಒಂದು ಸ್ಪೇಸ್ ಆದಮೇಲೆ ಅಡ್ಡಹೆಸರಾಗಿ ಕುಮಾರ್ ಎಂದು ಬರೆಯೋಣ
ಆಟೋಕರಕ್ಟ್ ಎಂಬುದು ತುಂಬಾ ಸಂಕ್ಷಿಪ್ತವಾದ ಪದವನ್ನು ಅರ್ಥಪೂರ್ಣವಾದ ಅಥವಾ ಉದ್ದದ ಬರಹವನ್ನಾ ಬದಲಾಯಿಸುವ ಸಾಮರ್ಥ್ಯವನ್ನೂ ಹೊಂದಿದೆ
ಹೀಗೆ ಸಂಕ್ಷಿಪ್ತಪದಗಳ ಬಳಕೆಯಿಂದ ನಮ್ಮ ಟೈಪಿಂಗ್ ನ ಸಮಯವನ್ನು ರಕ್ಷಿಸುತ್ತದೆ
ಉದಾಹರಣೆಗಾಗಿ ನಮ್ಮ resumeಒಡಿಟಿ ಫೈಲ್ ನಲ್ಲಿ ಕೆಲವು ಪದಗಳು ಬಹುಬಾರಿ ಮರುಬಂದಿರಬಹುದು
ಅವುಗಳನ್ನು ಪದೆ ಪದೆ ಬರೆಯುವುದರಿಂದ ಬರವಣಿಗೆಯಲ್ಲಿ ತೊಡಕುಂಟಾಗಬಹುದು
ಉದಾಹರಣೆಗೆ ಥಿಸ್ ಇಸ್ a ಸ್ಪೋಕನ್ ಟ್ಯೂಟೋರಿಯಲ್ ಪ್ರೊಜೆಕ್ಟ್ ಎಂಬುದನ್ನು ನಮ್ಮ ಫೈಲ್ ನಲ್ಲಿ ಬರೆಯಬೇಕೆಂದುಕೊಳ್ಳೋಣ
ಹೀಗಿರುವಾಗ ನಾವು ಇದನ್ನು ಸಂಕ್ಷಿಪ್ತವಾಗಿಸಬಹುದು
ಅದು ತಾನಾಗಿಯೇ ನಮಗೆ ಬೇಕಾದ ಬರಹಕ್ಕೆ ಬದಲಾಗುತ್ತದೆ
ಹಾಗಾದರೆ ನಾವೀಗ ಎಸ್ಟಿಪಿ ಎಂಬ ಸಂಕ್ಷೇಪವು ಹೇಗೆ ಸ್ಪೋಕನ್ ಟ್ಯೂಟೋರಿಯಲ್ ಪ್ರೊಜೆಕ್ಟ್ ಎಂದು ವಿಸ್ತೃತಗೊಳ್ಳುತ್ತದೆ ಎಂಬುದನ್ನು ನೋಡೋಣ
ಈಗ ಮೆನ್ಯುಬಾರ್ ನಲ್ಲಿ ಫಾರ್ಮ್ಯಾಟ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಟೋಕರೆಕ್ಟ್ ಎಂಬಲ್ಲಿ ಹೋಗಿ ನಂತರ ಆಟೋಕರೆಕ್ಟ್ ಆಪ್ಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಕಾಣಿಸುವ ಡಯಲಾಗ್ ಬಾಕ್ಸ್ ನಲ್ಲಿ ರಿಪ್ಲೇಸ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ನಮ್ಮ ಭಾಷೆಯ ಆಯ್ಕೆಯಾಗಿ ಇಂಗ್ಲಿಷ್ ಉಸಾ ಎಂಬುದು ಇದೇಯೇ ಎಂದು ಪರಿಶೀಲಿಸಿ
ಈಗ ರಿಪ್ಲೇಸ್ ಎಂಬ ಜಾಗದಲ್ಲಿ ಸಂಕ್ಷೇಪವನ್ನು ಅಂದರೆ ಎಸ್ಟಿಪಿ ಯನ್ನು ಟೈಪ್ ಮಾಡಿ
ವಿತ್ ಎಂಬ ಜಾಗದಲ್ಲಿ ವಿಸ್ತೃತರೂಪವಾದ ಸ್ಪೋಕನ್ ಟ್ಯೂಟೋರಿಯಲ್ ಪ್ರೊಜೆಕ್ಟ್ ಎಂದು ಟೈಪ್ ಮಾಡಿ
ಡಯಲಾಗ್ ಬಾಕ್ಸ್ ನಲ್ಲಿ ನ್ಯೂ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೀವು ಅದು ರೀಪ್ಲೇಸ್ಮೆಂಟ್ ಟೇಬಲ್ ನಲ್ಲಿ ಎಂಟ್ರಿಯಾಗಿರುವುದನ್ನು ನೋಡಬಹುದು
ಈಗ ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಈಗ ನಾವು ಥಿಸ್ ಇಸ್ a ಎಸ್ಟಿಪಿ ಎಂದು ಬರೆದು ಸ್ಪೇಸ್ ಬಾರ್ ಒತ್ತುತ್ತಿದ್ದಂತೆಯೇ ಎಸ್ಟಿಪಿ ಎಂಬ ಸಂಕ್ಷೇಪವು ಸ್ಪೋಕನ್ ಟ್ಯೂಟೋರಿಯಲ್ ಪ್ರೊಜೆಕ್ಟ್ ಎಂಬುದಾಗಿ ವಿಸ್ತೃತಗೊಳ್ಳುತ್ತದೆ
ಈ ವೈಶಿಷ್ಟ್ಯವು ಒಂದು ಡಾಕ್ಯುಮೆಂಟ್ ನಲ್ಲಿ ಒಂದು ದೀರ್ಘ ಪದವು ಅನೇಕ ಬಾರಿ ಬಂದಿದ್ದಲ್ಲಿ ಬಹಳ ಸಹಾಯಕವಾಗುತ್ತದೆ
ಈಗ ಬದಲಾವಣೆಗಳನ್ನು ಅಂಡು ಮಾಡೋಣ
ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದೆವು
ಸಾರಾಂಶವಾಗಿ ಹೇಳುವುದಾದರೆ ನಾವು ಈವರೆಗೆ ಫೈಂಡ್ ಮತ್ತು ರೀಪ್ಲೇಸ್ ಸ್ಪೆಲ್ ಚೆಕ್ ಅಟೋ ಕರಕ್ಟ್ ಎಂಬ ವೈಶಿಷ್ಟ್ಯಗಳ ಬಗ್ಗೆ ಕಲಿತೆವು
ನಿಮಗೊಂದು ಅಭ್ಯಾಸ
ಈ ಮುಂದಿನ ಟೆಕ್ಸ್ಟ್ ಅನ್ನು ರೈಟರ್ ನಲ್ಲಿ ಟೈಪ್ ಮಾಡಿ ಥಿಸ್ ಇಸ್ a ನ್ಯೂ ಡಾಕ್ಯುಮೆಂಟ್
ಥೆ ಡಾಕ್ಯುಮೆಂಟ್ ಡೀಲ್ಸ್ ವಿತ್ ಫೈಂಡ್ ಆಂಡ್ ರಿಪ್ಲೇಸ್
ಈಗ ಡಾಕ್ಯುಮೆಂಟ್ ಎಂಬ ಪದವನ್ನು ಫೈಂಡ್ ಮತ್ತು ರೀಪ್ಲೇಸ್ ವೈಶಿಷ್ಟ್ಯವನ್ನುಪಯೋಗಿಸಿ ಫೈಲ್ ಎಂಬ ಪದಕ್ಕೆ ಬದಲಾಯಿಸಿ
ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಟೆಕ್ಸ್ಟ್ ಎಂಬ ಪದವನ್ನು t x t ಎಂದು ರೀಪ್ಲೇಸ್ ಮಾಡಿ
ಟೆಕ್ಸ್ಟ್ ಎಂಬುದರ ಸ್ಪೆಲ್ ಅನ್ನು ಸರಿಪಡಿಸಲು ಸ್ಪೆಲ್ಚೆಕ್ ವೈಶಿಷ್ಟ್ಯವನ್ನು ಉಪಯೋಗಿಸಿ
ಇಂಗ್ಲಿಷ್ ಎಂಬುದನ್ನು ನಿಮ್ಮ ಡೀಫಾಲ್ಟ್ ಭಾಷೆಯಾಗಿ ಉಪಯೋಗಿಸಿ
ಆಟೋಕರೆಕ್ಟ್ ವೈಶಿಷ್ಟ್ಯದ ಸಹಾಯದಿಂದ ಥಿಸ್ ಇಸ್ ಲಿಬ್ರಿಆಫಿಸ್ ವ್ರೈಟರ್ ಎಂಬುದಕ್ಕೆ ಟಿಎಲ್ಡ್ಯೂ ಎಂಬ ಸಂಕ್ಷೇಪವನ್ನು ಕೊಟ್ಟು ಪರಿಶೀಲಿಸಿ
ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುವ ವಿಡೀಯೋ ವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ
ಸ್ಪೋಕನ್ ಟ್ಯುಟೋರಿಯಲ್ ಗಣವು ಈ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಾಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಎಂಬ ಈಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಎಂಬ ಪ್ರಾಜೆಕ್ಟ್ ನ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ